ಈ ಚಿತ್ರದಲ್ಲಿ ದೇವಸ್ಥಾನದ ಹೊರಭಾಗದ ದೃಶ್ಯವನ್ನು ಕಾಣಬಹುದು.

ಹಾಗು ಪುಸ್ತಕಗಳ ಅಂಗಡಿಯ ಹೆಸರು ವಸಂತ ಬುಕ್ ಹೌಸ್ .

ಹಾಗೂ ಮುಂಭಾಗದಲ್ಲಿ ಮೆಸ್ ಇನ ರೀತಿಯ ಒಂದು ಗೋಡೆ--

ಆ ಶ್ರದ್ಧವಾದ ಬೆಳಕು ಮತ್ತು ವ್ಯವಸ್ಥಿತವಾದ ಅಳವಡಿಸಲಾಗಿದೆ.

ಈ ಚಿತ್ರದಲ್ಲಿ ನಾವು ನಂದಿನಿ ಮಿಲ್ಕ್ ಪ್ಲಾನೆಟ್ ಎಂಬ ತಂಪು ಪಾನೀಯ ಅಂಗಡಿಯನ್ನು ಗಮನಿಸಬಹುದು.

ಅದಲ್ಲದೆ ಅದಕ್ಕೆ ಮೂರು ಲೈಟುಗಳನ್ನು ಸಹ ಅಳವಡಿಸಿದ್ದಾರೆ.

ಹಾಗೂ ಹಿನ್ನೆಲೆಯಲ್ಲಿ ಕೆಲವೊಂದು ಜಿಮ್ ಇಗೆ ಅಥವ ಯೋಗಕ್ಕೆ ಸಂಬಂಧಿದ ಪೋಸ್ಟರ್ ಗಳನ್ನು ನಾವು ಎಲ್ಲಿ ಗಮನಿಸಬಹುದು.

ಅದಲ್ಲದೆ ಇದರಲ್ಲಿ ಹಲವಾರು ಟ್ರೇಡ್ ಮಿಲ್ ಗಳು ಸರಿಯಾಗಿ ಅಳವಡಿಸಲಾಗಿದೆ ಜು ಸ್ವಚ್ಚವಾಗಿದ್ದು ಮತ್ತು ಒಳಗಡೆ ಕನ್ನಡಿಗಳ ವ್ಯವಸ್ಥೆ ಇರುವುದನ್ನು ಹಾಲಿ ನಲ್ಲಿ ಗಮನಿಸಬಹುದು ಅದ --

ಆಕರ್ಷಕವಾದ ಕೆಂಪು ಮತ್ತು ಕಪ್ಪು ಬಣ್ಣದ ಹೊರಹೂಡಿಕೆಯು ಅಂಗಡಿಯ ವಿನ್ಯಾಸವನ್ನು ಶೋಭೆಗೊಳಿಸಿದೆ.

ಹಾಗೂ ಗೇಟ್ ಅನ್ನು ಮುಚ್ಚಲಾಗಿದೆ ಎಂಬುವ ದೃಶ್ಯವನ್ನು ಕಾಣಬಹುದು ಅದಲ್ಲದೆ ಒಳಗೆ ಗ್ಲಾಸ್ ನ ರೀತಿಯ.

ಎಲ್ಲೆಡೆ ಮರಗಳಿಗೆ ಹಾಗೂ ಮನೆಯ ಮೇಲೆ ವಿದ್ಯುತ್ ಅಳವಡಿಕೆ ಮಾಡಿರುವ ಮಾಡಿರುವ ದೃಶ್ಯವನ್ನು ಸಹ ನಾವು ಕಾಣಬಹುದಾಗಿ--

ಹಾಗೂ ಒಂದು ಗೋಡೆ ಸಹ ಕಾಣುಸ್ತೆ.